ಇದು ಮಸೀದಿ ಬಂದ್ ಮಸೀದಿ ಅಂತ ಮಸೀದಿ ಬಂದು ಮೈಸೂರ್ ಕಡೆ ತುಂಬಾ ಪ್ಲೇಸಸ್ ಲ್ಲಿದೆ ದರ್ಗಾ ಅಂತಾನೂ ಕರೀತಾರೆ ಇದನ್ನ.

ಈಗೆಲ್ಲ ಮರಗಳಿಂದ ಮಾಡೋ ಮಂಚ ಆಗ್ಲೀ ಕುಶನ್ ಆಗ್ಲೀ ಕುಶನ್ ಅಂತೀನಿ ಸೋಫಾ ಗಳಾಗ್ಲಿ ಆ ಎಂತ ಕ್ಕಾ ತುಂಬಾ ಕಡೆ ಎಲ್ಲಾನೂನು ಮರಗಳನ್ನ ಪ್ರತಿಯೊಂದನ್ನ ಡಿಸೈನ್ಸ್ ಗಳಾನ್ನಾಗಲಿ ಕೆತ್ತುತ್ತಾನೆ ಇರ್ತಾರೆ.